ಆ ತೊಟ್ಟಿಲಲ್ಲಿಕೂಡ ತುಂಬ ಜನ jo~ jolly ಮಾಡುವವರು. Jolly ಮಾಡ್ತಾರೆ ಹಾಗೆ ಯಕ್ಷಗಾನ ನೋಡುವವರು ಯಕ್ಷಗಾನ ನೋಡ್ಬಹುದು . ಯಕ್ಷಗಾನ, ಸಂಗೀತ ಆಸಕ್ತಿ ಇದ್ದವರು ಅಂದ್ರೆ orchestra ಅಂತ ಹೇಳ್ತಾರೆ ಸುಗುಮ ಸಂಗೀ~ . ಇದನ್ನು ನೋಡುವವರು ಕೂಡ ನಮ್ಮ ಗೆಳೆಯರ ಬಳಗದಿಂದ ಕೂಡ ಉಂಟು ಅದನ್ನು ಕೂಡ ನೋಡ್ಬೋದು. ಇಲ್ಲ ನಾಟಕ ನೋಡ್ತೇನೆ ಅಂದರೆ ನಾಟಕ ಉಂಟು. ಒಟ್ಟಾರೆ ಇವತ್~ ಮದ್~ ರಾತ್ರಿವರಗೆಯಿಂದ ಅಹ್ ಎರಡು ಎರಡು ಗಂಟೆ ತನಕ ಉಂಟು. ಇನ್ನು ನಾಳೆ ಕೂಡ ಹರಕೆ ಉತ್ಸವ. ನಾಳೆ ಕೂಡ ನಾಟಕ ಉಂಟು ನಾಳೆ ಕೂಡ. ಮಾ~ ಬರೀ ಹರಕೆ ಉತ್ಸವ ಅಂದ್ರೆ ಅಲ್ಲ ನಾಳೆ ಕೂಡ ಹರಕೆ ಇದ್ರಲ್ಲಿ ನಾಟಕ ಎಲ್ಲ ಕಾರ್ಯಕ್ರಮಗಳು ನಡಿತ್ತದೆ. ನಾಳೆ ದೇವರನ್ನ ತಕೊಂಡು ಹೋಗಿ ಒಂದು ಹೊಳೆಯಲ್ಲಿ ಮುಳುಗುವಂತ ಕಾರ್ಯಕ್ರಮ ಇದೆ. ಆ ಹೊಳೆಯಿಂದ ಮುಳುಗಿ ಬರುವಾಗ ಬೆಳಗಿನ ಜಾವ ಆಗಿರುದ್ರಿಂದ ಇಲ್ಲಿ ಜನ ಎಲ್ಲ ತುಂಬ ಸೇರ್ತಾರೆ ಎರಡು ಎರಡೂವರೆ ತನಕ. ಆ ದೇವರನ್ನ ಕರ್ಕೊಂಡ್ ಹೋಗ್ತಾರೆ ಅಹ್ ಕರ್ಕೊಂಡ್ ಹೋಗಿ ನದಿಯಿಂದ ಅಲ್ಲಿ ಸ್ನಾನ ಮಾಡ್ಸಿ ಕರ್ಕೊಂಡ್ ಬರುವಂತದ್ದು. ಇನ್ನು ಮೂರನೆ ದಿನ ಹೆಚ್ಚಾಗಿ caughಮಹಿಳೆಯರು ಅದನ್ನು ನೋಡುದಿಲ್ಲ ಅಂತ ಹೇಳ್ತಾರೆ ನಂಗೆ ಕೂಡ ಸರಿ ಗೊತ್ತಿಲ್ಲ. ನಾನ್ ಇದುವರೆಗೆ ಹೋಗ್ಲಿಲ್ಲ ಅಂದ್ರೆ ಸೆಟ್~ ಶೆಟ್ರು ಜಾತಿಯ ಹುಡುಗ್ರದ್ದು ಹೋಕಳಿ ಆಟ ಅಂತೆ ಬೆಳಗಿನ ಜಾವದಲ್ಲಿ ನಡಿಯುವಂತದ್ದು.

ಅದು ಕೂಡ ಮಾರನೆ ದಿನ ಬೆಳಿಗ್ಗಿನ ಜಾವ ನಡಿಯುವಂತದ್ದು ಅದು ಕೂಡ ತುಂಬಾನೇ ಚೆನ್ನಗಿರ್ತದೆ ತುಂಬ ಚ~ . ಅಲ್ಲಿ ಬರೀ ಅಲ್~ ಗಂಡ್ಸ್ರ್ ಸೇರ್ತಾರೆ ಹೊರತು la~ ಹುಡುಗಿಯರು ಅಥವಾ ಹೆಂಗಸರು ಸೇರುವುದಿಲ್ಲ. ಅಂದ್ರೆ ಹೋಕಳಿ ಆಟ ಅಂತ ಆ~ ಆದಿಯಿಂದ ಮಾಡ್ಕೊಂಡಂತಹ ಒಂದು ಸಂಪ್ರದಾಯ ಆ ಸಂಪ್ರದಾಯನೆ ಇಲ್ಲಿ ಇನ್ನು ಮುಂದುವರೆಸ್ತ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತ ನಾನ್ ಕೇಳ್ಕೊಳ್ತೇನೆ.

silence

ನಾಳ್ದು ದಿನಾಂಕ ಜೂನ್ ಐದರಂದು ನಾವು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂದು ನಾವು ವನಮಹೋತ್ಸವದ ಅಂಗವಾಗಿ ಗಿಡಗಳನ್ನ ನೆಡುವುದು. ಮತ್ತು ಪರಿಸರ ಹಾಗು ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ನಮ್ಮ ಮುಖ್ಯ ಅತಿಥಿ ಮಾಹಿತಿಯನ್ನು ನೀಡ್ಲಿಕ್ಕಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಸದುಪಯೋಗವನ್ನ ನೀವು ಬಳಸಿಕೊಳ್ಬೇಕು ಅಂದಿನ ಕಾರ್ಯಕ್ರಮದ ವಿವರಗಳು ಹೇಗಿರುತ್ತದೆ. ಅಂದ್ರೆ ಮೊದಲು ಪರಿಸರವನ್ನು ನಾವು ಯಾಕೆ ಸಂರಕ್ಷಿಸಬೇಕು ಎಂಬುದರ ಬಗ್ಗೆ ಇರುತ್ತೆ ಅಂದ್ರೆ ಇವಾಗ ನೋಡ್ಬೋದು ಪರಿಸರ ಮಾಲಿನ್ಯ ಎಲ್ಲ ಹೆಚ್ಚಾಗಿ ಆಗ್ತಾ ಇದೆ ಈ ವಾಹನಗಳ ಬಳಕೆ ಎಲ್ಲ ಹೆಚ್ಚಾಗಿ ಆಗ್ತಿದೆ . ಅದ್ರಿಂದ ಬರುವಂತ ಹೊಗೆ ನಮ್ಮ ಪರಿಸರವನ್ನ ಪರಿಸರಕ್ಕೆ ಸೇರಿ ನಾನಾ ಕಾಯಿಲೆಗಳು ನಾನಾ ರೀತಿಯ ನೈಸರ್ಗಿಕ ವಿಪೋಕ ವಿ~ ವಿಕೋಪಗಳೆಲ್ಲಾ ಆರಂಭವಾಗ್ತಿದೆ. ಹೀಗಾಗಿ ಇದನ್ನ ನಾವು ಹೇಗೆ ಕಡಿಮೆ ಮಾಡ್ಬೋದು ಆಮೇಲೆ ಗಿಡಗಳನ್ನ ಬೆಳೆಸ್ಲಿಕ್ಕೆ ಯಾವ್ತರ ಬೆಳೆಸ್ಬೇಕು ಗಿಡಗಳನ್ನ ತಂದು ಮನೆಗಳಲ್ಲಿ ಬೆಳೆಸುದು ಮತ್ತೆ ಕೆಲವೊಂದು ಖಾಲಿ ಜಾಗ ಎಲ್ಲ ಬಿಟ್ಟಿರ್ತಾರೆ. ಆ ಖಾಲಿ ಜಾಗಕ್ಕೆ ಗಿಡಗಳನ್ನ ಬೆಳೆಸ್ಬೇಕು ಯಾವ ರೀತಿ ಬೆಳೆಸುದು ಅದಿಕ್ಕೆ ಯಾವ ಗೊಬ್ಬರವನ್ನು ಹಾಕಬೇಕು ಇವಾಗ ಎಲ್ಲ ನೋಡಬೋದು ಆ ರಾಸಾಯನಿಕ ಗೊಬ್ಬರ ಎಲ್ಲ ಹೆಚ್ಚಾಗಿ ಬಳಕೆಯಲ್ಲಿದೆ. ಇದನ್ನ ನಾವು ಸಾವಯವ ಗೊಬ್ಬರವನ್ನ ಹೇಗೆ ಬಳಸ್ಬೇಕು ಎಲ್ಲಿಂದ ತರ್ಬೇಕು ಈ ಎಲ್ಲ ಮಾಹಿತಿಯನ್ನ ನಮ್ಮ ಮುಖ್ಯ ಅತಿಥಿ ಕೊಡ್ತಾರೆ ಮತ್ತೆ ಕಸವನ್ನ ಕೂಡ ನಾವು ಎಲ್ಲೆಂದೆಲ್ಲಿ ಬಿಸಾಡ್ತೇವೆ ಈ ಮಕ್ಕಳಿಗೆಲ್ಲ ಗೊತ್ತಿರುದಿಲ್ಲ. ಅ ಅವರು use ಮಾಡಿದ ಈ ತಿಂಡಿಯ ಪೊಟ್ಟಣಗಳೆಲ್ಲ ಇರುತ್ತವೆ ಅವುಗಳನ್ನೆಲ್ಲ road side ಅಲ್ಲೆಲ್ಲ ಬಿಸಾಡ್ತಾರೆ ಅದನ್ನ ಅವ್ರು ಯಾವ ರೀತಿ ಕಸದ ಬುಟ್ಟಿಗೆ ಹಾಕ್ಬೇಕು ಅನ್ನೋದು. ಆಮೇಲೆ ಮಕ್~ ಶಾಲೆಗಳಲ್ಲಿ ಕೂಡ ಅಷ್ಟೆ ಕಸಗಳನ್ನ ಒಟ್ಟು ಮಾಡಿ ಅದಕ್ಕೆ ಹಸಿ ಕಸ ಮತ್ತೆ ಈ ಒಣ ಕಸ ಈ ತರ ಅದರ ಬಗ್ಗೆ ಯಾವ ರೀತಿ ಆ ಅದನ್ನ ಬೇರ್ಪಡಿಸ್ಬೇಕು. ಇದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ, ಮತ್ತೆ ನೀರಿನ ಬಳಕೆ ಕೂಡ ಅಷ್ಟೆ ಮುಖ್ಯ ನಾವು ನೀರಿನ ಬಳಕೆ ಇವಾಗ ಕೆಲವೊಂದು ಕಡೆ ಅಲ್ಲಿ ಜಾಸ್ತಿ ಅನವಶ್ಯಕವಾಗಿ ಬಳಕೆ ಮಾಡ್ತಾರೆ. ಹೀಗಾಗಿ ನಮಗೆ ಈ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ನೀರಿನ ಕೊರತೆ ಉಂಟಾಗ್ತದೆ ಆಮೇಲೆ ಇದನ್ನ ಇದರ ಅ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾರೆ, ಮತ್ತೆ ನೀರು ಹೇಗೆ ಕಲುಷಿತಗೊಳುತ್ತೆ. ಆ ನಮ್ಮ ಸಮುದ್ರಕ್ಕೆ ಈ plastic ಕಸಗಳನ್ನೆಲ್ಲ ಬಿಸಾಡ್ರುದಿಂದ ಆಮೇಲೆ ಕಾರ್ಖಾನೆಗಳಿಂದ ಬರುವಂತಹ ವಿಷ ಪೂರಿತ ನೀರನ್ನು ಅದಕೆ ಬಿಡು~ ಬಿಡುದ್ರಿಂದ. ಇದ್ರಿಂದ ನಾವು ಏನಾಗುತ್ತೆ ಅಂದ್ರೆ ನಾವು ಸಮುದ್ರದಿಂದ ಬರುವಂತ ಸಿಕ್ಕುವಂತ ಮೀನುಗಳನ್ನ ನಾವು ತಿಂತ್ತೇವೆ ಹಾಗಾಗಿ ಮೀನುಗಳು ಕೂಡ ಅದನ್ನೇ ತಿಂದ್ರೆ ನಮಗೆ ಖಾಯಿಲೆ ಬರುವ chances ಇರುತ್ತದೆ. ಹಾಗಾಗಿ ಇದನ್ನ ಕೂಡ ನಾವು ಮಕ್ಕಳಿಗೆ ಹೇಳಿ ಕೊಡ್ತೇವೆ ಈ ತರ ಮಾಡ್ಬಾರ್ದು ಅಂತ ಈ ಕಾರ್ಯಕ್ರಮ ಹಾಗಾಗಿ ಅವರಿಗೆ ಕೂಡ ಮಕ್ಕಳಿಗೆ ತುಂಬಾ help ಆಗ್ತದೆ ಆಮೇಲೆ ಕೃಷಿಗೆ ನಾವು ತುಂಬ ಮಹತ್ವವನ್ನ ಕೊಡ್ಬೇಕಾಗುತ್ತೆ. ಈಗ ಎಲ್ರು ಕಲರ್~ ಕಲಿತಾರೆ but ಕೃಷಿಗೆ ಅಷ್ಟು importance ಕೊಡುದಿಲ್ಲ ಏನೇ ಇದ್ರು ಅ companyಗೆ ಎಲ್ಲ ಈ ತರ ಎಲ್ಲ join ಆಗ್ಲಿಕ್ಕೆ ಇಷ್ಟ ಪಡ್ತಾರೆ but ಕೃಷಿನ ನಾವು ಎಲ್ಲೋ ಒಂದ್ ಕಡೆ ಮರ್ತು ಹೋಗ್ತಿದ್ದೇವೆ. ಹಾಗಾಗಿ ಕೃಷಿ ಯಾಕೆ ಮುಖ್ಯ ನಾವ್ ಕೃಷಿಗೆ importance ಕೊಡದಿದ್ರೆ ಬಹುಶಃ ನಮ್ಗೆ ಆಹಾರದ ಕೊರತೆ ಬರ್ಬೋದು ಮುಂದೆ ಹಾಗಾಗಿ ಪರಿಸರವನ್ನು ನಮ್ದು ಎಷ್ಟು ಆ clean ಆಗಿ ಇರುತ್ತೆ. ಎಷ್ಟು ಅ ಅ ಒಳ್ಳೆ ರೀತಿಯಲ್ಲಿ ಇರುತ್ತೆ ಅಷ್ಟೆ ನಮ್ಗೆ ಆರೋಗ್ಯ ಕೂಡ ಒಳ್ಳೆದಿರುತ್ತೆ ಮತ್ತೆ ನಮ್ಮ ಆಹಾರ ಕೂಡ ಅಷ್ಟೆ ಶುದ್ಧವಾಗಿ ಇರುತ್ತೆ ಯಾಕಂದ್ರೆ ಫಲವತ್ತಾದ ಮಣ್ಣು ಇದ್ರ~ ಇದ್ದಾಗ ಮಾತ್ರ. ನಾವ್ ಯಾವದೇ ಆಹಾರವನ್ನ ಬೆಳೆಸ್ಲಿಕ್ಕೆ ಆ ಆಗುತ್ತೆ so ಮಣ್ಣಿನ ಮಣ್ಣೇ ಅ ಸರಿಯಾಗಿ ಇಲ್ಲದಿದ್ರೆ ಯಾವ್ದು ಈ plastic ಅಥವಾ ಈ ಕಸ ಅ chemical ಈ ರೀತಿ ಏನಾದ್ರು. ಅ ನಾವ್ mix ಮಾಡುದಾದ್ರೆ mix ಆದರೆ ಬಹುಶಃಅದು ಅ ಅ ನಮ್ಮ ಆರೋಗ್ಯಕ್ಕೆ ತೊಂದ್ರೆಯನ್ನ ಕೊಡ್ಬೋದು ಹಾಗಾಗಿ ಈ ಮಾಹಿತಿಯನ್ನ ನಾವು ಈ ಕಾರ್ಯಕ್ರಮದ ಮೂಲಕ. ನಿಮ್ಮ ಮಕ್ಕಳಿಗೆ ಕೊಡುತ್ತೇವೆ, ಅ ನೀವು ಮತ್ತೆ ನಿಮ್ಮ ಮಕ್ಕಳನ್ನು ನೀವು ಸರಿಯಾಗಿ ನಮ್ಮ ಈ ಗಾಂಧಿಮೈದಾನಕ್ಕೆ ಬೆಳಿಗ್ಗೆ ಆ ಸರಿಯಾಗಿ ಒಂಭತ್ತು ಗಂಟೆಗೆ ಕರೆದುಕೊಂಡು ಬನ್ನಿ. ಈ ಈ ಕಾರ್ಯಕ್ರಮದ ಸದುಪಯೋಗವನ್ನ ನೀವು ಅ ಬಳಸಿಕೊಳ್ಳಿ.

ಹಾ ನಾನ್ ಆರಾಮಿದ್ದೀನಿ sir , ನೀವು ಆರಾಮಿದ್ದೀರಿ sir ? ಹಾ ನಾನೂ ಕೂಡ ಚೆನ್ನಾಗಿದ್ದೇನೆ. ತಿಂಡಿಯೆಲ್ಲ ಆಯ್ತಾ ಬೆಳಗಿದ್ದು?

ಹಾ ಬೆಳಗ್ಗೆ ಕಾಫಿ, ತಿಂಡಿಯೆಲ್ಲ ಆಯ್ತು sir , ನಿಮ್ದು ಆದ್, ಆಯ್ತಾ sir ಕಾಫಿ, ತಿಂಡಿ?

ಹಾ, ನಾನು sir ಮಾಡಿದ್ದೇನಕ್ಕೆ ಅಂದ್ರೆ ನಿಮ್ದು number ಒಂದು ಪಕ್ಕದ್ ಮನೆಯವ್ರು ಕೊಟ್ರು, ಹೀಗೆ ಕೆಲ್ಸ ಏನಾದ್ರು ಬೇಕಿದ್ರೆ ಇವ್ರು ಹೇಳ್ತಾರೇಂತಾ. ನನ್ನ ಅಣ್ಣ, ಅಣ್ಣನಿಗೊಂದು ಕೆಲ್ಸ ಬೇಕಿತ್ತು ಯಾವ್ದಾದ್ರು ಇದ್ರೆ ಹೇಳ್ಬೋದಾ?

ಹ. ಹೇಳ್ಬೋದ್ sir ಅವ್ರು ಈ ನಮ್ಮಲ್ಲಿ ಕಾರ್ಮಿ ಕಟ್ಟಡ ಕಾರ್ಮಿಕ ಕೆಲ್ಸದಲ್ಲಿ ಪಂಚೆ ಉಡುದವ್ರೂ ಬರ್ತಾರೆ, engineer ಬರ್ತಾರೆ, ಮತ್ತೆ ಬೇರೆ ಮೇಸ್ತ್ರಿ ಹೆಲ್ಪರ್ ಈ ಕೆಲ್ಸ ಎಲ್ಲ ಮಾ ಮಾಡುವವರು ಇದ್ದಾರೆ ಇದರಲ್ಲಿ.

ಈಗ ಅವ್ರು ಯಾರ್ದೋ ಒಂದ್ ಮಾಡುದ್, ಮಾಡುವುದ ಯಾವ ಕೆಲ್ಸ ಮಾಡುದಾದ್ರು ಅವ್ರು ಮಾಡ್ಬೋದು.

ಅಂದ್ರೆ ನನ್ನಣ್ಣ civil engineering ಮಾಡಿದ್ದು

ಅವ್ನಿಗೆ ಯಾವುದಾದ್ರೂ ಸರಿಯಾದುದ್ದು ಇದ್ಯಾ ಕೆಲ್ಸ?

ಹ civil engineer ಗೆ ಇದ್ರಲ್ಲಿ ಸರಿ ಗೊತ್ತಿಲ್ಲ sir ಇದ್ರಲ್ಲಿ ಆ, ಬೇರೆ ನೀವು ಬೇರೆ ಕೆಲ್ಸ ಏನಾದ್ರು ಮಾಡುದಿದ್ರೆ ಮಾಡ್ಬೋದು.

ಹಾ ಹಾಗಲ್ಲ, ಕಟ್ಟಡದು designing ಎಲ್ಲ ಮಾಡೋದು ಗೊತ್ತಿದೆ ಅವ್ರಿಗೆ. ಹಾ ಹಾ, ಅದೆಲ್ಲ ಬರತ್ತೆ design ಎಲ್ಲ ಮಾಡ್ಲಿಕ್ ಬರತ್ತೆ.

ಆ, design ಉ ಒಂದ್ ತುಂಬ design ಗಳಿವೆ ಅದೆಲ್ಲ ಮಾಡ್ಲಿಕ್ಕೆ ಮಾಡ್ಬೋದು ಅದ್ ಬರ್ತದೆ

ಅಂದ್ರೆ ಅವ್ರು ಆಹ್ lockdown ಎಲ್ಲ ಆಯ್ತಲ್ಲ corona ದ್ದು ಆವಾಗ ಬೆಂಗ್ಳೂರಲ್ಲಿ ಇದ್ರು ಆನಂತ್ರ ಅಲ್ಲಿ ಕೆಲ್ಸ ಬಿಟ್ಟು ಊರಿಗೆ ಬಂದವ್ರು ಆಮೇಲೆ ಅವ್ರಿಗೆ ಕೆಲ್ಸಾನೇ ಆಗ್ಲಿಲ್ಲ. ಅದಕ್ಕೆ ಇವಾಗ ಮನೆಯಲ್ಲೇ ಇರ್ತಾರಲ್ಲ ಅದಕ್ಕೆ ಸುಮ್ನೆ ಕೂತ್ಕೋಳ್ಳೋದಕ್ಕಿಂತ ಒಂದು ಯಾವ್ದಾದ್ರು ಕೆಲ್ಸ ಇದ್ರೆ ಒಳ್ಳೇದೂಂತ, ಅದಕ್ಕೇ ನಿಮ್ಹತ್ರ ಕೇಳಿದ್ದು.

ಹ ಸರಿ ಸರಿ ಅಂದ್ರೆ ಉದ್ಯೋಗ ಒಂದು ಬೇಕೇ ಬೇಕಲ್ಲ ಮನುಷ್ಯರಿಗೆ ಬದುಕ್ಲಿಕ್ ಒಂದು ಉದ್ಯೋಗ ಬೇಕಲ್ಲ sir ಅದಕ್ಕಾಗಿ ಈಗ ನಮ್ ಹೌದು ನಮ್ಮಲ್ಲಿ ಆ, ಈ ಕೆಲ್ಸ ಇ ಕಾ, ಒಂದು ಕಟ್ಟಡ ಕೆಲ್ಸ ಇದೆ ಅದ್ರಲ್ಲಿ ಯಾವ್ದಾದ್ರೊಂದು ಮಾಡ್ಬೋದು. ಹಾ ಅದು ಸಂಬಳ ಎಲ್ಲ ಹೇಗೆ ಕೊಡುದು?

ಸಂಬಳನೂ ಆಹ್ ಮೇಸ್ತ್ರಿಯವ್ರಿಗೆ ಒಂದ್ರೀತಿ ಬೇರೆ ಇದೆ ಅವ್ರ ಸಹಾಯಕರ್, helper ಆಗಿ ಮಾಡುವವರಿಗೆ ಒಂದ್ರೀತಿ ಇದೆ.

ಅಂದ್ರೆ ದಿನಗೂಲಿನಾ ಅಥ್ವಾ ತಿಂಗಳಿಗೆಯಾ? ಆ ರೀತಿ ಕೇಳಿದ್ದು .

ಹೌದು ನಾವು ದಿನಕೂಲಿಯಾಗಿ ನಾವು ಮ ಮೇಸ್ತ್ರಿ ಮತ್ತೆ helper ನು ತಕ್ಕೋಳುದು. ಅವ್ರು ದಿನಕೂಲಿ ಲೆಕ್ಕದಲ್ಲಿ ದಿನ payment ಊ ಮಾಡ್ತೇವೆ, ವಾರಕ್ಕೊಂದ್ payment ಊ ಮಾಡ್ತೇವೆ.

ನಮ್ಮ ಮೇಸ್ತ್ರಿಯವ್ರಿಗೆ ಒಂದು ಎಂಟ್ನೂರು, ಎಂಟ್ನೂರೈವತ್ತು ರೂಪಾಯಿ ಇದೆ.

ಅಂದ್ರೇ ಅಣ್ಣನಿಗೆ ಮಾತ್ರ ಅವ್ರು ಮೇಸ್ತ್ರಿಯಾಗಿ ಬರ್ಲಿಕ್ಕೆಲ್ಲ ಒಪ್ಕೊಳ್ಳುದು doubt ಅವ್ರ ಅವ್ರತ್ರ ಕೇಳ್ತೇನೆ.

ಮತ್ತೆ ಬೇರೆ ಯಾವ್ದಾದ್ರು ಕೆಲ್ಸ ಇದ್ರೆ ಹೇಳಿರಿ.

ಹ ಹೌದು, ಇದ್ರಲ್ಲಿ design ಕೆಲ್ಸ ಇದೆ.

ಹಾ, ತುಂಬ ಒಂದು ಕೆಲ್ಸ variety, variety ಕೆಲ್ಸಗಳಿವೆ ಅದ್ರಲ್ ಯಾವ್ದೋ ಒಂದ್ ಮಾಡ್ಬೋದು ಅವ್ರಿಗೆ ಯಾವ್ದಾಗುತ್ತಂತ ಅವ್ರು ನೋಡಿ ಮಾಡ್ಬೇಕು.

ಹಾ ಆಯ್ತು. ಅಂದ್ರೆ ನಾನು ಅವ್ರಿಗೆ ಹೇಳಿರ್ತೇನೆ ಎಲ್ಲಿಗೆ ಬರ್ಬೇಕು ಅವರನ್ನು?

ಅವ್ರು ನಾವು ಸಾಲಿಗ್ರಾಮ ಬರ್ಬೇಕು ಸಾಲಿಗ್ರಾಮ ಬಸ್ ನಿಲ್ದಾಣ ಬಂದ್ರೆ ಅಲ್ಲಿ ನಾವು ಒಂದ್ ಹಾ ಅಲ್ಲಿಯೆಲ್ಲ ಒಟ್ಟಾಗಿ ನಾವು ಬೆಳಗ್ಗೆ ಹೊರಡುದು. ಆ, ಹೌದಾ ಹಾ ಅವ್ರತ್ರ ಹೇಳಿರ್ತೇವೆ ನಿಮ್ಮನ್ನುಭೇಟಿ ಮಾಡ್ಲಿಕ್ಕೆ ನಿಮ್ದು phone number ಎಲ್ಲ ಕೊಟ್ಟಿರ್ತೇನೆ ಅವ್ರಿಗೆ ಅವ್ರು ಮತ್ತೆ phone ಮಾಡಿ ಕೇಳ್ಬೋದು ಏನೇನೂಂತೆಲ್ಲ ಬೇಕಿದ್ದೆಲ್ಲ.

ನಂಗೆ ಅಂದ್ರೆ ಆಹ್ ಅದ್ರ ಬಗ್ಗೆ ಎಲ್ಲ ಹೆಚ್ಚು ಗೊತ್ತಿಲ್ಲಲ್ಲ, ನಾನು engineering, civil engineering ಎಲ್ಲ ಮಾಡಿಲ್ಲ ನಿಮ್ದೆಲ್ಲ ನಮ್ಗೆ ಗೊತ್ತಾಗುದಿಲ್ಲ.

ಹಾ ಅವ್ರತ್ರಾನೇ ಹೇಳ್ತೇನೆ, ನಿಮ್ಗೆ phone ಮಾಡ್ಲಿಕ್ಕೆ .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

ಹೌದೌದ ಎಲ್ಲಾರೂ ಹೋಗಿದ್ರ but ನಂಗ್ ಅವತ್ತೇನೊ ಕೆಲ್ಸ ಇತ್ತ್ ಹೋಗ್ಲಿಕಾಗ್ಲಿಲ್ಲ.